ಲಿಬ್ರೆ ಆಫೀಸ್ ಬೇಸ್ ನ ಈ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಲಿಬ್ರೆ ಆಫೀಸ್ ಬೇಸ್ ನಲ್ಲಿ ಟೇಬಲ್ಸ್ ಮತ್ತು ರಿಲೇಶನ್ ಶಿಪ್ ನ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ
ಇಲ್ಲಿ ನಾವು ಟೇಬಲ್ ನಲ್ಲಿ ಡೇಟಾ ಅನ್ನು ಸೇರಿಸುವುದು ರಿಲೇಶನ್ ಶಿಪ್ ನ ಲಕ್ಷಣ ಮತ್ತು ಅದನ್ನು ತಯಾರಿಸುವುದನ್ನು ಕಲಿಯಲಿದ್ದೇವೆ
ಹಿಂದಿನ ಲಿಬ್ರೆ ಆಫೀಸ್ ಬೇಸ್ ಟ್ಯುಟೋರಿಯಲ್ ನಲ್ಲಿ ಬೇಸ್ ಮತ್ತು ಡೇಟಾ ಬೇಸ್ ನ ಪ್ರಾಥಮಿಕ ಅಂಶವನ್ನು ಪರಿಚಯಿಸಿದ್ದೇವೆ
ಮತ್ತು ಡೇಟಾ ಬೇಸ್ ಮತ್ತು ಟೇಬಲ್ ಅನ್ನು ತಯಾರಿಸುವುದನ್ನು ಕಲಿತಿದ್ದೇವೆ
ಆ ಟ್ಯುಟೋರಿಯಲ್ ಕೋರ್ಸ್ ನ ಸಮಯದಲ್ಲಿ ನಾವು ಉದಾಹರಣೆಗಾಗಿ ಲೈಬ್ರರಿ ಹೆಸರಿನ ಡೇಟಾ ಬೇಸ್ ಅನ್ನು ತಯಾರಿಸಿದ್ದೇವೆ
ಮತ್ತು ಬುಕ್ಸ್ ಟೇಬಲ್ ಅನ್ನು ಕೂಡ ತಯಾರಿಸಿದ್ದೇವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಲೈಬ್ರರಿ ಡೇಟಾ ಬೇಸ್ ನಿಂದ ಶುರು ಮಾಡೋಣ
ಮತ್ತು ಟೇಬಲ್ ನಲ್ಲಿ ಡೇಟಾ ಅನ್ನು ಹೇಗೆ ಸೇರಿಸುವುದು ಎಂಬುದನ್ನು ಕಲಿಯೋಣ
ಅದಕ್ಕಾಗಿ ಲಿಬ್ರೆ ಆಫೀಸ್ ಬೇಸ್ ಪ್ರೋಗ್ರಾಮ್ ಅನ್ನು ಆರಂಭಿಸೋಣ
ಅದಕ್ಕಾಗಿ ನಾವು ಸ್ಕ್ರೀನ್ ನ ಪರದೆಯ ಕೆಳಗೆ ಎಡಭಾಗದಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಆಲ್ ಪ್ರೊಗ್ರಾಮ್ಸ್ ಮೇಲೆ ಕ್ಲಿಕ್ ಮಾಡೋಣ
ಪುನಃ ಲಿಬ್ರಿಆಫಿಸ್ ಸೂಟ್ ಮೇಲೆ ಕ್ಲಿಕ್ ಮಾಡೋಣ
ಮತ್ತು ಲಿಬ್ರಿಆಫಿಸ್ ಬೇಸ್ ಮೇಲೆ ಕ್ಲಿಕ್ ಮಾಡೋಣ
ಏಕೆಂದರೆ ನಾವು ಹಿಂದಿನ ಟ್ಯುಟೋರಿಯಲ್ ನಲ್ಲಿ ಈಗಾಗಲೇ ಲೈಬ್ರರಿ ಡೇಟಾ ಬೇಸ್ ಅನ್ನು ತಯಾರಿಸಿದ್ದೇವೆ
ಈಗ ಅದನ್ನು ಓಪನ್ ಮಾಡುವುದಷ್ಟೆ
ಇದನ್ನು ಮಾಡಲು ಒಪೆನ್ ಅನ್ ಎಕ್ಸಿಸ್ಟಿಂಗ್ ಡೇಟಾಬೇಸ್ ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ
ರಿಸೆಂಟ್ಲಿ ಯುಸ್ಡ್ ಡ್ರಾಪ್ ಡೌನ್ ಬಾಕ್ಸ್ ನಲ್ಲಿ ನಮ್ಮ ಲೈಬ್ರರಿ ಡೇಟಾ ಬೇಸ್ ಸ್ಪಷ್ಟವಾಗಿ ಕಾಣಿಸಬೇಕು ಇರಬೇಕು
ಹಾಗಾಗಿ ಈಗ ಫಿನಿಶ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಇದು ನಿಮಗೆ ಕಾಣಿಸದಿದ್ದರೆ ನಾವು ವಿಂಡೋಸ್ ಡೈರೆಕ್ಟರಿಯನ್ನು ಬ್ರೌಸ್ ಮಾಡಲು ಮಧ್ಯಭಾಗದಲ್ಲಿರುವ ಒಪೆನ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು
ಅಲ್ಲಿ ಲೈಬ್ರರಿ ಡೇಟಾ ಬೇಸ್ ಸೇವ್ ಆಗಿದೆ
ಅದು ಸಿಕ್ಕಿದ ಮೇಲೆ ಫೈಲ್ನೇಮ್ ಮೇಲೆ ಕ್ಲಿಕ್ ಮಾಡೋಣ ಮತ್ತು ಒಪೆನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಲಿಬ್ರೆ ಆಫೀಸ್ ಬೇಸ್ ಪ್ರೋಗ್ರಾಮ್ ಈಗಾಗಲೇ ಓಪನ್ ತೆರೆದಿದ್ದರೆ ಇದ್ದರೆ ನಾವು ಇಲ್ಲಿಂದ ಲಿಬ್ರೆ ಡೇಟಾ ಬೇಸ್ ಅನ್ನು ಓಪನ್ ಮಾಡಬಹುದು ತೆರೆಯಬಹುದು
ಮೇಲ್ಭಾಗದಲ್ಲಿರುವ ಫೈಲ್ ಮೆನು ನ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಒಪೆನ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ವಿಂಡೋಸ್ ಡೈರೆಕ್ಟರಿಯನ್ನು ಬ್ರೌಸ್ ಮಾಡುತ್ತೇವೆ
ಅಲ್ಲಿ ಲೈಬ್ರರಿ ಡೇಟಾ ಬೇಸ್ ಫೈಲ್ ಸೇವ್ ಆಗಿದೆ
ಫೈಲ್ libraryಒಡಿಬಿ ಮೇಲೆ ಕ್ಲಿಕ್ ಮಾಡೋಣ
ಮತ್ತು ಕೆಳಭಾಗದಲ್ಲಿರುವ ಒಪೆನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಈಗ ನಾವು ಲೈಬ್ರರಿ ಡೇಟಾ ಬೇಸ್ ನ ಒಳಗೆ ಇದ್ದೇವೆ
ಎಡಗಡೆ ಪೆನಲ್ ನಲ್ಲಿ ಡೇಟಾ ಬೇಸ್ ನ ಸೂಚಿಯಲ್ಲಿರುವ ಟೇಬಲ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ
ರೈಟ್ ಬಲಭಾಗದ ಪೆನಲ್ ನ ಟೇಬಲ್ಸ್ ಸೂಚಿಯಲ್ಲಿ ಬುಕ್ಸ್ ಟೇಬಲ್ ಕಾಣಿಸುತ್ತಿರುವುದನ್ನು ಗಮನಿಸಿ
ಈಗ ನಾವು ಬುಕ್ಸ್ ಟೇಬಲ್ ಮೇಲೆ ರೈಟ್ ಕ್ಲಿಕ್ ಮಾಡೋಣ
ನೀವು ಇಲ್ಲಿಂದ ವಿವಿಧ ರೀತಿಯ ಆಪ್ಷನ್ ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಎಂಬುದನ್ನು ಗಮನಿಸಿ
ಈಗ ಈ ಟೇಬಲ್ ನಲ್ಲಿ ಡೇಟಾ ಅನ್ನು ಸೇರಿಸಲು ಒಪೆನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ವಿಕಲ್ಪವಾಗಿ ನಾವು ಇದನ್ನು ಓಪನ್ ಮಾಡಲು ಟೇಬಲ್ ನೇಮ್ ನ ಮೇಲೆ ಡಬಲ್ ಕ್ಲಿಕ್ ಅನ್ನು ಕೂಡ ಮಾಡಬಹುದು
ಬುಕ್ಸ್ - ಲೈಬ್ರರಿ - ಲಿಬ್ರಿಆಫಿಸ್ Base ಟೇಬಲ್ ಡಾಟಾ ವ್ಯೂ ಹೆಸರಿನ ಶೀರ್ಷಕದೊಂದಿಗೆ ಒಂದು ಹೊಸ ವಿಂಡೋ ಓಪನ್ ಆಗುತ್ತದೆ ತೆರೆಯುತ್ತದೆ
ಈಗ ನಾವು ನೇರವಾಗಿ ಪ್ರತಿಯೊಂದು ಸೆಲ್ ನಲ್ಲಿಯೂ ವೆಲ್ಯೂಸ್ ಅನ್ನು ಟೈಪ್ ಮಾಡಿ ಬುಕ್ಸ್ ಟೇಬಲ್ ನಲ್ಲಿ ಡೇಟಾ ಎಂಟರ್ ಅನ್ನು ಆರಂಭಿಸಬಹುದು
ಬುಕಿಡ್ ಕಾಲಂ ಗಳು ಆಟೋಫೀಲ್ಡ್ ಆಗಿರುವುದನ್ನು ಗಮನಿಸಿ
ಅಂದರೆ ಬೇಸ್ ನಾವು ಇನ್ಸರ್ಟ್ ಮಾಡಿದ ಡೇಟಾದ ಪ್ರತಿಯೊಂದು ರೋ ಗೆ ಆರೋಹಣ ಸಂಖ್ಯೆಯನ್ನು ಸಹಜವಾಗಿಯೇ ನಿಯೋಜಿಸುತ್ತದೆ
ಈಗ ಪರದೆಯ ಕೆಳಗೆ ತೋರಿಸುವ ಹಾಗೆ ಒಂದೊಂದೇ ರೋ ನ ಸೆಲ್ ನಲ್ಲಿ ಡೇಟಾ ಅನ್ನು ಇನ್ ಪುಟ್ ಮಾಡೋಣ

ಹಾಗಾಗಿ ಇಲ್ಲಿ ನಮ್ಮ ಹತ್ತಿರ ಟೇಬಲ್ ಬುಕ್ಸ್ ನಲ್ಲಿ ಸ್ಯಾಂಪಲ್ ಡೇಟಾದ 5 ರೋ ಗಳಿವೆ
ಮೇಲ್ಭಾಗದಲ್ಲಿರುವ ಫೈಲ್ ಮೆನು ವಿನ ಮೇಲೆ ಕ್ಲಿಕ್ ಮಾಡಿ ನಂತರ ಕ್ಲೋಸ್ ಆಯ್ಕೆ ಮಾಡಿ ವಿಂಡೋ ಅನ್ನು ಕ್ಲೋಸ್ ಮಾಡೋಣ
ಇಲ್ಲಿ ನಿಮಗೆ ಒಂದು ಅಸೈನ್ ಮೆಂಟ್ ಇದೆ
ಪ್ರತಿಯೊಂದು ಸದಸ್ಯನ ಮಾಹಿತಿ ಸಂಗ್ರಹವಾಗಿರುವಂತಹ ಒಂದು ಮೆಂಬರ್ಸ್ ಟೇಬಲ್ ಅನ್ನು ತಯಾರಿಸಿ
ಉದಾಹರಣೆಗೆ ಸದಸ್ಯನ ಹೆಸರು ಮತ್ತು ಫೋನ್ ನಂಬರ್
ಕೆಳಗೆ ನಮೂದಿಸಿದ ಮೂರು ಫೀಲ್ಡ್ ಗಳನ್ನು ಸೇರಿಸಿ
ಮೆಂಬರ್ ಇದ್ ಯನ್ನು ಫೀಲ್ಡ್ ಟೈಪ್ ಇಂಟಿಜರ್ ನೊಂದಿಗೆ ಸೇರಿಸಿ ಹಾಗೂ ಇದನ್ನು ಪ್ರೈಮರಿ ಕೀ ಅನ್ನಾಗಿ ಮಾಡಿ
ನೇಮ್ ಅನ್ನು ಫೀಲ್ಡ್ಟೈಪ್ ಟೆಕ್ಸ್ಟ್ ನೊಂದಿಗೆ ಫೋನ್ ಅನ್ನು ಫೀಲ್ಡ್ಟೈಪ್ ಟೆಕ್ಸ್ಟ್ ನೊಂದಿಗೆ ಸೇರಿಸಿ
ಸರಿ ನೀವು ಹೀಗೆ ಮಾಡಿದಾಗ ಮೆಂಬರ್ಸ್ ಟೇಬಲ್ ಹೀಗೆ ಕಾಣಿಸುತ್ತದೆ
ಈ ವಿಂಡೋ ಅನ್ನು ಕ್ಲೋಸ್ ಮಾಡೋಣ
ಈಗ ನಾವು ಬುಕ್ಸ್ ಟೇಬಲ್ ಗಾಗಿ ಹೇಗೆ ಮಾಡಿದ್ದೇವೆಯೋ ಹಾಗೆ ಪರದೆಯ ಮೇಲೆ ಗೋಚರಿಸಿದ್ದನ್ನು ಮೆಂಬರ್ಸ್ ಟೇಬಲ್ ನಲ್ಲಿ 4 ಸ್ಯಾಂಪಲ್ ಮೆಂಬರ್ಸ್ ಅನ್ನು ಸೇರಿಸೋಣ

ಅದನ್ನು ಮಾಡಿದ ಮೇಲೆ ವಿಂಡೋ ಅನ್ನು ಕ್ಲೋಸ್ ಮಾಡೋಣ
ಈಗ ಮರಳಿ ಮುಖ್ಯ ವಿಂಡೋ ಗೆ ಹೋಗೋಣ ಮತ್ತು ಪುನಃ ಟೇಬಲ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ
ಮತ್ತು ಮೂರನೆಯ ಟೇಬಲ್ ಬುಕ್ಸ್ ಇಶ್ಯೂಡ್ ಅನ್ನು ತಯಾರಿಸೋಣ
ಅದು ತಯಾರಾದ ಮೇಲೆ ಬುಕ್ಸ್ ಇಶ್ಯೂಡ್ ಟೇಬಲ್ ನಲ್ಲಿ ಕೆಳಗೆ ನಮೂದಿಸಿರುವ ಫೀಲ್ಡ್ ಗಳು ಇರಬೇಕು ಇಶ್ಯೂ ಇದ್ ಫೀಲ್ಡ್ ಟೈಪ್ ಇಂಟಿಜರ್
ಇದು ಪ್ರೈಮರಿ ಕೀ ಆಗಿರುತ್ತದೆ ಬುಕ್ idಫೀಲ್ಡ್ typeಇಂಟಿಜರ್ ಮೆಂಬರ್ ಇದ್ Field typeಇಂಟಿಜರ್ ಇಶ್ಯೂ dateಫೀಲ್ಡ್ typeಡೇಟ್ ರಿಟರ್ನ್ dateಫೀಲ್ಡ್ typeಡೇಟ್ ಆಕ್ಚುಯಲ್ ರಿಟರ್ನ್ dateಫೀಲ್ಡ್ typeಡೇಟ್ ಮತ್ತು ಚೆಕ್ಡ್ inಫೀಲ್ಡ್ ಟೈಪ್ yesನೋ ಬೂಲಿಯನ್ ಸರಿ ನಾವು ಈಗ ಬುಕ್ಸ್ ಇಶ್ಯೂಡ್ ಟೇಬಲ್ ಅನ್ನು ತಯಾರಿಸಿದ್ದೇವೆ
ಮತ್ತು ಈಗ ಇದರಲ್ಲಿ ಕೆಳಗಿರುವ ಸ್ಯಾಂಪಲ್ ಡೇಟಾ ಅನ್ನು ಸೇರಿಸೋಣ
ಅದನ್ನು ನೀವು ಪರದೆಯ ಮೇಲೆ ನೋಡಬಹುದು
ಸದ್ಯ ಇದು ಪೂರ್ಣವಾದ ಅರ್ಥವನ್ನು ನೀಡದಿದ್ದರೂ ಏನು ನಡೆಯುತ್ತಿದೆಯೆಂದು ನಮಗೆ ತಕ್ಷಣವೇ ತಿಳಿಯುತ್ತದೆ

ಈಗ ನಮ್ಮ ಹತ್ತಿರ ಸ್ಯಾಂಪಲ್ ಡೇಟಾದ ಜೊತೆಗೆ ನಮ್ಮ ಲೈಬ್ರರಿಯ ಡೇಟಾಬೇಸ್ ನಲ್ಲಿ ಮೂರು ಟೇಬಲ್ ಗಳೂ ಇವೆ
ಈಗ ಡೇಟಾಬೇಸ್ ನಲ್ಲಿ ರಿಲೇಷನ್ ಶಿಪ್ ಪರಿಭಾಷೆ ಮಾಡುವುದನ್ನು ನಾವು ಕಲಿಯೋಣ
ಹಾಗಾಗಿ ನಾವು ಮಾಹಿತಿಯ ಮೂರು ವಿವಿಧ ಸೆಟ್ ಗಳನ್ನು ಸಂಗ್ರಹಿಸಲು ಮೂರು ಟೇಬಲ್ ಗಳನ್ನು ತಯಾರಿಸಿದ್ದೇವೆ
ಬುಕ್ಸ್ ಮೆಂಬರ್ಸ್ ಮತ್ತು ಇಶ್ಯೂ ಒಎಫ್ ಬುಕ್ಸ್ ಟಿಒ ಮೆಂಬರ್ಸ್
ಈಗ ನಾವು ಈ ಮೂರು ಟೇಬಲ್ ಗಳಲ್ಲಿ ಪ್ರತ್ಯೇಕ ಪುಸ್ತಕ ಪ್ರತ್ಯೇಕ ಮೆಂಬರ್ ಮತ್ತು ಪ್ರತ್ಯೇಕ ಬುಕ್ ಇಶ್ಯೂ ಅನ್ನು ವಿಶಿಷ್ಟವಾಗಿ ಗುರುತಿಸಲು ಕಾಲಂಗಳನ್ನು ನಿರ್ಮಿಸೋಣ
ಅವು ಪ್ರೈಮರಿ ಕೀಗಳಾಗಿವೆ
ಪ್ರೈಮರಿ ಕೀನ ವಿವಿಧ ಅನುಕೂಲಗಳಲ್ಲಿ ಇದೂ ಒಂದು
ಏನೆಂದರೆ ಇದು ಟೇಬಲ್ ಗಳ ನಡುವೆ ಇರುವ ರಿಲೇಷನ್ ಶಿಪ್ ಅನ್ನು ಸ್ಥಾಪಿಸಲು ಸಹಕರಿಸುತ್ತದೆ
ಆದರೆ ನಮಗೆ ರಿಲೇಷನ್ ಶಿಪ್ ಏಕೆ ಬೇಕು
ಬುಕ್ಸ್ ಇಶ್ಯೂಡ್ ಟೇಬಲ್ ಅನ್ನು ನೋಡೋಣ
ಇಲ್ಲಿ ನಾವು ಬುಕ್ ಇದ್ ಮತ್ತು ಮೆಂಬರ್ ಇದ್ ಫೀಲ್ಡ್ಸ್ ಅನ್ನು ಕಾಣುತ್ತಿದ್ದೇವೆ
ಅವು ಬುಕ್ಸ್ ಇಶ್ಯೂಡ್ ಟೇಬಲ್ ನಲ್ಲಿ ಯಾವ ವೆಲ್ಯೂ ಅನ್ನು ಬೇಕಾದರೂ ಇಡಬಹುದು
ಆದರೆ ಆ ವೆಲ್ಯೂಗಳು ಬುಕ್ಸ್ ಮತ್ತು ಮೆಂಬರ್ಸ್ ಟೇಬಲ್ ಗಳಲ್ಲಿ ಇರುವ ವೆಲ್ಯೂಗಳೊಂದಿಗೆ ಕ್ರಮವಾಗಿ ವ್ಯವಹರಿಸಬೇಕಾಗುತ್ತದೆ
ಬುಕ್ಸ್ ಟೇಬಲ್ಸ್ ನಲ್ಲಿ ಮ್ಯಾಕ್ಬೆತ್ ನ ಬುಕ್ ಇದ್ 3 ಆಗಿದ್ದರೆ ಬುಕ್ಸ್ ಇಶ್ಯೂಡ್ ಟೇಬಲ್ಸ್ ನ ಬುಕ್ ಇದ್ 3 ಅನ್ನು ಬಳಸಿ ನಾವು ಈಗಲೂ ಸಹ ಅದೇ ಪುಸ್ತಕವನ್ನು ಉಲ್ಲೇಖಿಸಬಹುದು
ಆದ್ದರಿಂದ ಈ ಎರಡು ಟೇಬಲ್ ಗಳನ್ನು ಸ್ಪಷ್ಟವಾಗಿ ಸಂಯೋಜಿಸಲು ನಮಗೆ ಈಗಲೂ ಸಹ ಯಾವುದಾದರೂ ರೀತಿಯಲ್ಲಿ ಅವನ್ನು ಲಿಂಕ್ ಮಾಡುವ ಅವಶ್ಯಕತೆ ಇದೆ
ಮತ್ತು ಉದಾಹರಣೆಗೆ 2011ರ ಜೂನ್ 2 ನೇ ತಾರೀಖು ರವಿಕುಮಾರ್ ಗೆ ಮ್ಯಾಕ್ಬೆತ್ ಅನ್ನು ಇಶ್ಯೂ ಮಾಡಲಾಗಿತ್ತು ಎಂಬುದನ್ನು ನೀವು ಹೇಗೆ ಪ್ರಮಾಣಿಸುತ್ತೀರಿ160
ಅಥವಾ ಪುಸ್ತಕವು ಲೈಬ್ರರಿ ಸದಸ್ಯರಿಗೆ ಮಾತ್ರ ಜಾರಿ ಮಾಡಲ್ಪಟ್ಟಿದೆ ಬೇರೆ ಯಾರಿಗೂ ಇಲ್ಲ ಎಂಬುದನ್ನು ನೀವು ಹೇಗೆ ನಿಶ್ಚಯಿಸುತ್ತೀರಿ160
ರಿಲೇಷನ್ ಶಿಪ್ ಅನ್ನು ಸೆಟ್ ಅಪ್ ಮಾಡಿ ಇವೆಲ್ಲವನ್ನೂ ಸಾಧಿಸಬಹುದು
ಅದು ಡೇಟಾ ಅನ್ನು ಇಂಟರ್ ಲಿಂಕ್ ಮಾಡಲು ಸಹಕರಿಸುತ್ತದೆ
ನಾವು ಸರಿಯಾದ ಫೀಲ್ಡ್ ಗಳನ್ನು ಲಿಂಕ್ ಮಾಡಿ ಬುಕ್ಸ್ ಟೇಬಲ್ ಮತ್ತು ಮೆಂಬರ್ಸ್ ಟೇಬಲ್ ನಿಂದ ವೆಲ್ಯೂಗಳನ್ನು ಬಳಸಲು ಬೇಸ್ ಅನ್ನು ಫೋರ್ಸ್ ಮಾಡುವ ಅವಶ್ಯಕತೆ ಇದೆ
ಅದು ಹೇಗೆಂದು ನೋಡೋಣ
ಲಿಬ್ರೆ ಆಫೀಸ್ ಬೇಸ್ ನ ಮುಖ್ಯ ವಿಂಡೋಸ್ ನಲ್ಲಿ ಟೂಲ್ಸ್ ನ ಮೇಲೆ ಕ್ಲಿಕ್ ಮಾಡೋಣ ನಂತರ ರಿಲೇಷನ್ಶಿಪ್ಸ್ ನ ಮೇಲೆ ಕ್ಲಿಕ್ ಮಾಡೋಣ
ಇದು ಒಂದು ಸಣ್ಣ ಪಾಪಪ್ ವಿಂಡೋ ಅನ್ನು ಓಪನ್ ಮಾಡುತ್ತದೆ ಇಲ್ಲಿ ನಾವು ಅತ್ಯಂತ ಮೇಲ್ಭಾಗದಲ್ಲಿರುವ ಟೇಬಲ್ ಅನ್ನು ಆಯ್ಕೆ ಮಾಡೋಣ ಮತ್ತು ಅಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಮತ್ತು ಇನ್ನೆರಡು ಟೇಬಲ್ ಗಳಿಗೂ ಕೂಡ ಹಾಗೆಯೇ ಮಾಡೋಣ
ಪಾಪಪ್ ವಿಂಡೋ ಅನ್ನು ಕ್ಲೋಸ್ ಮಾಡೋಣ
ಈಗ ನಾವು ಒಂದು ಲೈನ್ ನಲ್ಲಿ ಮೂರು ಟೇಬಲ್ ಗಳಾದ ಬುಕ್ಸ್ ಬುಕ್ಸ್ ಇಶ್ಯೂಡ್ ಮತ್ತು ಮೆಂಬರ್ಸ್ ಅನ್ನು ನೋಡುತ್ತೇವೆ
ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಮತ್ತು ಡ್ರಾಪ್ ಮಾಡಿ ಟೇಬಲ್ ಗಳಲ್ಲಿ ಸ್ಪೇಸ್ ಜಾಗ ಅನ್ನು ಹೆಚ್ಚಿಸೋಣ
ಈಗ ಬುಕ್ಸ್ ಟೇಬಲ್ ನಲ್ಲಿ ಬುಕ್ ಇದ್ ಮೇಲೆ ಕ್ಲಿಕ್ ಮಾಡೋಣ ಮತ್ತು ಅದನ್ನು ಬುಕ್ಸ್ ಇಶ್ಯೂಡ್ ಟೇಬಲ್ ನಲ್ಲಿರುವ ಬುಕ್ ಇದ್ ಯ ಮೇಲೆ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡೋಣ
ಈ ಎರಡು ಫೀಲ್ಡ್ ನೇಮ್ ಗಳನ್ನು ಒಂದು ಲೈನ್ ಸಂಯೋಜಿಸುತ್ತಿರುವುದನ್ನು ಗಮನಿಸಿ
ಆದ್ದರಿಂದ ಇಲ್ಲಿ ನಾವು ಒಂದು ರಿಲೇಷನ್ ಶಿಪ್ ಅನ್ನು ಸೆಟಪ್ ಮಾಡಿದ್ದೇವೆ160
ಮೆಂಬೆರಿಡ್ ಗಾಗಿ ಇದನ್ನು ಪುನಃ ಮಾಡೋಣ
ಮೆಂಬರ್ಸ್ ಟೇಬಲ್ ನಲ್ಲಿ ಮೆಂಬರ್ ಇದ್ ಯ ಮೇಲೆ ಕ್ಲಿಕ್ ಮಾಡೋಣ ಮತ್ತು ಬುಕ್ಸ್ ಇಶ್ಯೂಡ್ ಟೇಬಲ್ ನಲ್ಲಿ ಅದನ್ನುಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡೋಣ
ಈಗ ನಾವು ಎರಡು ರಿಲೇಷನ್ ಶಿಪ್ಸ್ ಅನ್ನು ತಯಾರಿಸಿರುವುದನ್ನು ನೀವು ನೋಡಬಹುದು
ಇದೇ ರಿಲೇಷನ್ ಶಿಪ್ಸ್ ಅನ್ನು ಸಂಸ್ಥಾಪಿಸುವ ರೀತಿ
ಮತ್ತು ಇದಕ್ಕಾಗಿ ಇಂಟರ್ ಲಿಂಕ್ ಅರ್ಥಪೂರ್ಣ ಡೇಟಾ ಎನ್ನುವುದು ವಿವಿಧ ರೀತಿಯ ಟೇಬಲ್ ಗಳ ರಿಲೇಶನಲ್ ಡೇಟಾಬೇಸ್ ನಲ್ಲಿ ಸಂಗ್ರಹಿಸಲ್ಪಟ್ಟಿದೆ
ಈಗ ನಾವು ಲಿಬ್ರೆ ಆಫೀಸ್ ನ ಟೇಬಲ್ಸ್ ಮತ್ತು ರಿಲೇಷನ್ ಶಿಪ್ಸ್ ಎಂಬ ಈ ಟ್ಯುಟೋರಿಯಲ್ ನ ಕೊನೆಯ ಹಂತಕ್ಕೆ ಬಂದಿದ್ದೇವೆ
ಸಂಕ್ಷೇಪವಾಗಿ ನಾವು ಟೇಬಲ್ ನಲ್ಲಿ ಡೇಟಾ ಅನ್ನು ಹೇಗೆ ಸೇರಿಸುವುದು ಮತ್ತು ರಿಲೇಶನ್ ಶಿಪ್ ನ ಪರಿಭಾಷೆ ಮತ್ತು ಅದನ್ನು ತಯಾರಿಸುವುದನ್ನು ಕಲಿತಿದ್ದೇವೆ
ಈ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಪ್ರಾಜೆಕ್ಟ್ ನ ಒಂದು ಭಾಗ
ಇದು ಭಾರತ ಸರ್ಕಾರದ MHRDಯ ICTಮಾಧ್ಯಮದ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನಿಂದ ಸಮರ್ಥಿತವಾಗಿದೆ
ಈ ಪ್ರೊಜೆಕ್ಟ್ httpspoken tutorialorg
ಮೂಲಕ ನಡೆಸಲಾಗಿದೆ
ಈ ಬಗ್ಗೆ ಹೆಚ್ಚಿನ ಮಾಹಿತಿ ಈ ಕೆಳಗಿನ ಲಿಂಕ್ ನಲ್ಲಿ ಸಿಗುತ್ತದೆ
ಈ ಟ್ಯುಟೋರಿಯಲ್ ನ ಅನುವಾದಕಿ ಡಾ
ನಾಗರತ್ನಾ ಹೆಗಡೆ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು